ಡೆಕೊರೇಷನ್ ಇದು ಕೆಂಪು ಕಲರಿದು ಇದು ಹಾಕ್ಯಾರ ಕಾರ್ಪೇಟ್ ಹಾಕ್ಯಾರ ಶ್ಯಾಮಿಯನ.

ಅದು ನಂಬರ್ ಹಾಕ್ಯಾರ ಒಂದು ಎರಡು ಮೂರು ನಾಕ್ ಐದ್ ಆರ್ ಏಳ್ ಎಂಟ್ ಒಂಭತ್ತ್ ಹತ್ತ್ ಅಂತ.

ಇಲ್ಲಿ ಎಲ್.ಜಿ ಕಂಪ್ನಿವು ಎಲ್.ಇ.ಡಿ ಟಿ.ವಿ ಗಳಿದಾವ.

ಎಷ್ಟಿದಾವ್ ಅಂದ್ರೆ ಒಂದ್ ಎರಡು ಮೂರ್ ನಾಕ್ ಐದ್ ಆರ್ ಏಳ್ ಎಂಟ್.

ತ್ತು ಅನ್ನೊಂದ್ ಅನ್ನೆರ್ಡ್ ಅದ್ಮೂರ್ ಅದ್ನಾಕ್ ಹದ್ನೈದ್ ಹದ್ನಾರ್ ಹದ್ನೋಳ್ ಹದ್ನೆಂಟ್ ಟಿ .]

ನೀರ್ ಒಂದ್ ಜಲಪಾತ ಇದ್ದಂಗ್ ಐತೇ ಇಬ್ರು ನೀ --